ಮತ್ತ್ ಅಲ್ಲೆಲ್ಲಾ ಓದಾಕತ್ತಾರ ಸ್ಟಡಿ ಮಾಡಾಕತ್ತಾರ ಒಬ್ರು ನ್ಯೂಸ್ಪೇಪರ್ ಹಿಡ್ಕೊಂಡಾರ ಒಬ್ರು ಬರ್ಯಾಕತ್ತಾರ ಬ್ಯಾಗ್ಸೆ ಲ್ಲಾ ಇಟ್ಕೊಂಡ್ ಕೂತಾರ ಅಲ್ಲಿ ಬೋರ್ಡ್ ಐತಿ ದೊಡ್ದಾಗಿರೋ ಬೋರ್ಡ್ ಐತಿ ಲೈಟ್ ಹಾಕ್ಯಾರ್.

ಕೆಲ ಬೈಕು ಸ್ಕೂಟಿ ಗಳೆಲ್ಲ ಪಾರಕ ಮಾಡಿದ್ದಾರೆ ಅಲ್ಲಿ ಒಬ್ಬರ ಅಂಕಲ್ ಹೊಂಟಿದ್ದಾರ್ ಅವ್ರು ಕಿಶೆದಾಗ್ ಕೈ ಹಾಕೊಂಡು ಹೊಂಟರ.

ಇದು ಒಂದು ಗಾರ್ಡನ್ ಐತಿ ಸಕ್ಕತ್ತಾಗಿರು ಒಂದು ಗಾರ್ಡನ್ ಐತೆ ಜೋಗಿ ಗಿಡಗಳು ಇದಾವೆ ದಿಲ್ ಶೇಪ್ ಅಲ್ಲಿ ಕಟ್ ಮಾಡೋರೆ ಎಲೆ ತರ ಶೇಪ್ ಮಾಡಿರೋ ಹುಲ್ಲು ಗೋಳು ಐತಿ.

ಅಹ್ ಮತ್ತೆ ಮೂರ್ ನಾರ್ಕ್ ನಾಲ್ಕೈದು ಬೆಡ್ ಗಳು ಅದವು ಅದ್ರ ಸುತ್ತ ಒಂದು ಕರ್ಟನ್ ಐತಿ ಗ್ರೀನ್ ಕಲರದು ಬೆಡ್ಡು ಬ್ಲೂ ಐತಿ ಮತ್ತೆ ಮತ್ತೇನ್ ವೈಟ್ ಕಲರದು ಬೆಡ್ಡ ಕಾಟ ಕಾಟ ಐತಿ.

ಇದು ಹಾಸ್ಪಿಟಲ್ ಇದೆ ದೊಡ್ಡದಾಗಿ ಹಾಸ್ಪಿಟಲ್ ಐತೆ ಅಲ್ಲಿ ಬೆಡ್ಡು ಮತ್ತೆ ಪೇಷಂಟ್ ಎಲ್ಲಾ ಇದಾರೆ ಡಾಕ್ಟರ್ ಇದಾರೆ.

ಅಲ್ಲಿ ಎಷ್ಟೊಂದು ಗ್ರಾವಂಡ್ ಐತಿ ಎಷ್ಟೊಂದು ಅಲ್ಲಿ ಕಂಬಗಳ ನೆಟ್ಟರ ಆ ಕಂಬಳ ಮೆಲೆಲ್ಲಾ ಜಾಳಗಿ ಪರದೇ ಹಾಕಿದ್ದಾರ.

ಮತ್ತೆ ಆ ಕಡೆಯಲ್ಲ ಸಣ್ಣದಾಗಿ ಹುಲ್ ಬೆಳದ್ದಿದೆ ಅಲ್ಲೆಲ್ಲಾ ಗಾರ್ಡನ್ ತರ ಇದೆ ಅಲ್ಲೊಂದು ಅಹ್ --